ಇದ ನೋಡ್ರಿ ಕಟಿಂಗ್ ಶಾಪ್. ಆ ಹುಡಗ ಕಟಿಂಗ್ ಮಾಡ್ಸ್ಕೊಳಕ್ ಹತನ ಎಸ್ಟ್ ಚೆನ್ನಾಗ್ ಕಟಿಂಗ್ ಮಾಡ್ಸಯಾನ.

ಆಹ್ಹ್ ಖಾಲಿ ಜಾಗದಂಗ ನಾವು ಏನಾದ್ರು ಮಾಡ್ಕೋ--

ಎಲ್ಲರೂ ಮಾಡ್ತಾರಾ ಒಬ್ಬ ಆಚರಣೆ ಆಡಂಬರ ಅಲ್ ಮಾಡ್ತಾರಾ ಹೆಚ್ಚಿನ್ ಗ್ರೀನ್ ಲೈಟ್ ಅದು ಹಾಕಿರ್ತಾರ.

ಅವ್ರು ಟೂರ್ ಗೆ ಹೋಗ್ಯಾರ ಆಹ್ಹ್ ಕಲ್ಲ್ ಒಳಗೆಲ್ಲ ಅಲ್ಲಿ ಎಂಜಾಯ್ ಮಾಡ್ ಹತಾರ ಲೈಫ್ ನ ಮ್ಯಾಗ್ ನಿಂತು ಒಬ್ರು ಫೋಟೋ ಹೊಡೆಯ ಹತಾರ.

ಇದ್ ನೋಡ್ರಿ ಐರನ್ ಅಂದರ ಇಸ್ತ್ರಿ ಮಾಡ್ತಾರಲ್ಲ ಅದ ಇಸ್ತ್ರಿ ಈಗ ಮನುಷ್ಯ ಒಂದ್ ಮನುಷ್ಯ ನೀಟ್ ಆಗಿ ಕಾಣಬೇಕಂದ್ರ ಮೈಮೇಗಿನ ಅರೇಬಿ ನೋಡಿ ಅಳಿತರ.

ಅವ್ರು ಒಂದು ಅದನ್ನ ಎಸ್ಟ್ ಸಿಸ್ಟಮ್ಯಾಟಿಕ್ ಆಗಿ ಮಾಡ್ಯಾರ ನೋಡ್ರಿ ಚೈರ್ಸ್ ನೋಡ್ರಿ ಲೈಟಿಂಗ್ ನೋಡ್ರಿ ಎಸ್ಟ್ ಚಂದ ಇಟ್ಟರಾ.

ಇವನ್ ನೋಡ್ರಿ ಜಿಮ್ ಮಾಡ್ಯಾನ ಜಿಮ್ ಮಾಡಿ ಸುಸ್ತ್ ಆಗ್ಯಾನ ಅಲ್ಲೇ ಫೋಟೋ ಹೊಡ್ಕೊಂಡ್ ಹಿಂದೆ ಜಿಮ್ ಮೆಟೀರಿಯಲ್ಸ್ ಎಸ್ಟುಕೂನು ಅದವು.